ಯಶಸ್ವಿ ಕೂಡ ಇಲ್ಲಿ ಹ್ಮ್ ಆಸ್ಪತ್ರೆಲ್ಲಿ ಟ್ರೀಟ್ಮೆಂಟ್ ಕೊಡತ್ತಾರೆ ಎಸ್ಪೇಸಿಯಲ್ಲಿ --

ಇದು ಶಾಮ್ ಸೂಪರ್ ಮಾರ್ಕೆಟ್ ಅಂತ ಒಂದು ಸೂಪರ್ ಮಾರ್ಕೆಟ್ .

ಇದನ್ನು ಚನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮೇಲಗಡೆ ಕೊಟ್ಟು ಸೈಡಿಗೆ ಹಾಕೋದೆ ಕಾಂಕ್ರೀಟ್ ಅಂತ.

ನಂದಿನಿ ಕಂಪನಿ ಇಡಿ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂತಹ ಒಂದು ಹಾಲಿನ ಕಂಪನಿ --